ತಮ್ಮ ತಮ್ಮ ಆಫೀಸ್ ಗಳಿಗೆ ಹೋಗಲು ಈ ಬಸ್ಸ ನ್ನು ಅನುಕೂಲಕರವಾಗಿ ಬರುತ್ತದೆ. ಇದರಿಂದ ಜನಗಳಿಗೆ ತುಂಬ ಅನುಕೂಲ.

ಅದರ ಮೇಲೆ ಯಲ್ಲೋ ಕಲ್ಲರ್ ಅಕ್ಷರದಿಂದ ಬರೆದಿದ್ದಾರೆ. ಈ ಅಂಗಡಿಯಲ್ಲಿ ಒಬ್ಬ ಮನುಷ್ಯ ತಮಗೆ ಏನು ಬೇಕೆಂಬುದನ್ನು ತೆಗೆದುಕೊಂಡು ಹೋಗಲು ಬಂದಿದಾರೆ ಇದರಿಂದ ಹಲವಾರು ರೀತಿಯ ಸಾಮಾನು --

ಈ ಪಕ್ಷಿಗಳು ಆ ಕಡೆ ಈ ಕಡೆ ಒಂದಿದೆ ಅದು ಅದರ ಒಂದು ಪಕ್ಷಿ ನವಿಲು ಹಾಗಿದೆ ಇನ್ನೊಂದೂ ಕೋ ಹಂಸವಾಗಿದೆ ಹಂಸದ ತುದಿಯ ಬಾಗಿ ಬ--

ಇದು ಒಂದು ಯಾವುದೊ ಮೀನಿನ ಮಾರ್ಕೆಟ್ ಆಗಿದೆ ಈ ಮೀನಿನ ಮಾರ್ಕೆಟ್ ಅಲ್ಲಿ ಹಲವಾರು ಗ್ರಾಹಕರು ನಿಂತುಕೊಂಡು ಮೀನನ್ನು ಆ ತಗೋಳುದುಕ್ಕೋಸ್ಕರ ನಿಂತಿದ್ದಾರೆ.

ಮುಂದುಗಡೆ ಕಡೆ ಒಬ್ಬ ಮನುಷ್ಯ ಕುಳಿತುಕೊಂಡಿದ್ದಾನೆ ಈ ನೀರು ನೀಲಿ ಆಕಾರದಲ್ಲಿ ಕಾಣಿಸುತ್ತಿದೆ ಸುತ್ತಲು ಗುಡ್ಡಗಳು ಕಾಣಿಸುತ್ತಾ ಇದೆ ಇದರಿಂದ ಪ್ರತಿಯೊಂದು--

ಇದು ಒಂದು ನದಿತರ ಹೊಳೆತರ ಕಾಣಿಸುತಇದೆ ಈ ಹೊಳೆಯಲ್ಲಿ ಮೂರು ಜನ ಹೆಂಗಸರು ಕಾಣಿಸುತ್ತಿದ್ದಾರೆ ಹೊಬ್ಬರು ಗಂಡಸರು ಇದ್ದರೆ.

ಅವನು ಬೆಳಗ್ಗೆಯಿಂದ ಈ ಕಪ್ಪು ಪ್ಯಾಂಟ್ ನೀಲಿ ಷರ್ಟ್ಅನ್ನು ಧರಿಸಿದ್ದಾನೆ .